ಒಂದು ಬೊಟಲ್ ಕೂಡ ಇದರಲ್ಲಿ ಕಾಣಿಸಿದೆ ಮತ್ತು ಒಂದು ಸ್ಕೂಟರ್ ಕೂಡ ಇಲ್ಲಿ ಕಾಣಿಸುತ್--

ಚಿತ್ರದಲ್ಲಿ ನಗರಸಭೆ ಕಾರ್ಯಾಲಯ ಪದಕಿ ಲೇಔಟ್ ಮಕ್ಕಳ ಉದ್ಯಾನವನ ಕೊಪ್ಪಳ ಎಂದು ಬರೆಯಲಾಗಿದೆ ಮತ್ತು ಇದರಲ್ಲಿ ಒಂದಿಷ್ಟು ಜೋಕಾಲಿಗಳ--

ಇಲ್ಲಿ ಒಂದು ಸಿ_ಸಿ ಟಿ_ವಿ ಕಾಣುಸ್ತಿದೆ ಇಲ್ಲಿ ದೊಡ್ಡದಾದ ಕಟ್ಟಡವಾಗಿದೆ.

ಇಲ್ಲಿ ಹಲವಾರು ಕಿಟಕಿಗಳಿವೆ ಕಿಟಕಿಗಳು ಗ್ಲಾಸ್ ನಿಂದ ಕೂಡಿವೆ.

ಈ ಒಂದು ಚಿತ್ರದಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತಿದೆ ಶ್ರೀ ಕ್ಷೇತ್ರ ಕಪ್ಪತ ಮಲ್ಲೇಶ್ವರ ದೇವಸ್ಥಾನ.

ಆದರ ಹಿಂಭಾಗದಲ್ಲಿ ಒಂದಿಷ್ಟು ವಿದ್ಯುತ್ ವೈರ್ ಗಳು ಕಾಣಿಸುತ್ತಿವೆ ಮತ್ತು ಗಿಡಗಳು ಕೂಡ ಕಾಣಿಸುತ್ತಿವೆ.

ಇಗಳನ್ನು ಕೂಡ ನಾವು ಕಾಣಬಹುದು ಮುಂದ್ಗಡೆ ಮಣ್ಣು ಕೂಡ ಇದೆ ಇಲ್ಲಿ ಹಚ್ಚ ಹಸಿರಾದ ಹೊದಿಕಿ ಕಾಣಿಸುತ್ತಿದೆ.

ಅ ಮೋಡಗಳು ಕಾಣಿಸುತ್ತವೆ ಮತ್ತು ಇದರ ಮುಂಭಾಗದಲ್ಲಿ ಒಂದಿಷ್ಟು--

ಪುರುಷರು ಡಲ್ಲನ್ನು ಬಡಿಸುತ್ತಾ ಹೋಗುತ್ತಿದ್ದಾರೆ ಮತ್ತು ಹಲವಾರು ಮಹಿಳೆಯರು ಇದ್ದಾರೆ ಇಲ್ಲಿ ಒಂದು ವಿದ್ಯುತ್ ಕಂಬವು ಕಾಣಿಸುತ್ತಿದೆ ಅದರಲ್ಲಿ ವಿದ್ಯುತ್--

ಈ ಒಂದು ಚಿತ್ರದಲ್ಲಿ ನೀಲಿ ಮತ್ತು ಕೆಂಪು ಬಣ್ಣದ ಮ್ಯಾಟ್ ನ ಮೇಲೆ ಕೆಲವು ವ್ಯಕ್ತಿಗಳು ಕುಳಿತಿದ್ದಾರೆ ಗೋಡೆಯ ಬಣ್ಣ ಆರೆಂಜ್ ಕಲರ್ ನಲ್ಲಿ ಇದೆ ಮತ್ತು--

ಕರೆಯಲಾಗಿದೆ ಇಲ್ಲಿ ಒಂದು ಕಾರ್ ಇದೆ ಇಲ್ಲಿ ಕೆಳಗ ವ್ಯಕ್ತಿಗಳು ನಿಂತಿದ್ದಾರೆ ಮತ್ತು ಇಲ್ಲಿ ಬಾಸ್ಕ್ ಸರ್ವಿಸ್ --

ಈ ಒಂದು ಚಿತ್ರದಲ್ಲಿ ಹಲವಾರು ಹೂಗಳನ್ನು ನಾವು ಕಾಣುತ್ತೆವೆ ಮತ್ತು ಇದರಲ್ಲಿ ಸಸಿಗಳನ್ನು ಕಾಣುತ್ತೆವೆ ಟೇಬಲ್ ನ ಮೇಲೆ ಸಸಿಗಳನ್ನು ಇಡಲಾಗಿದೆ ಮತ್ತೆ ಈ ಬ ಈ ಟೇಬಲ್ ನ ಬುಡುಗಡೆ ಮೇಲೆ ಒಂದು ಬುಟ್ಟಿಯನ್ನು ಬುಡಲಾಗಿದೆ ಇಲ್ಲಿ ಚಪ್ಪಲಿಗಳನ್ನು ನಾವು ಕಾಣುತ್ತೆವೆ.

ಆ ಅಚ್ಚಲಾಗಿದೆ ಇದರ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಪಾರ್ಕ್ ನ ಮುಂದೆಗಡೆ ಒಂದು ಸಣ್ಣದಾದ ಮನೆ ಕಾಣಿಸ್ತಾ ಇದೆ.

ಈ ಒಂದು ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳು ನಡಕ್ಕೆ ಬೆಲ್ಟ ನ್ನು ಕಟ್ಟಿಕೊಂಡು--

ಮರವಿದೆ ಅದರ ಮುಂಭಾಗದಲ್ಲಿ ದೊಡ್ಡದಾದ ರಸ್ತೆಯು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ.

ಕಾಣಿಸುತ್ತದೆ ಮತ್ತು ಇದರಲ್ಲಿ ಒಂದಿಷ್ಟು ಕಬ್ಬಿಣದ ಕಂಬಿಗಳನ್ನು ನಾವು ಕಾಣಬಹುದಾಗಿ--

ಇಲ್ಲಿ ಒಂದಿಷ್ಟು ಹುಡುಗರು ಕುಳಿತಿದ್ದಾರೆ ಮತ್ತು ಗೋಡೆಯ ಮೇಲೆ ಹಲವಾರು ಚಿತ್ರಗಳನ್ನು ಬಿಡಿಸಲಾಗಿದೆ ಮತ್ತು ಇಲ್ಲಿ ಒಂದು ಚೇರ್ ಅನ್ನು ಕೂಡ ನಾವು--

ಭಾರತ ಧ್ವಜವನ್ನು ಹಾಕಲಾಗಿದೆ ಇಲ್ಲಿ ಒಂದು ಕಬ್ಬಿಣದ ಕಂಬವನ್ನು ನೇತು ಹಾಕಲಾಗಿದೆ.

ಹಿಂಭಾಗದಲ್ಲಿ ಒಂದು ದೊಡ್ಡವಾದ ಕಟ್ಟಡವಿದೆ ಮತ್ತು ಇದರ ಹಿಂದುಗಡೆ ಇನ್ನೊಂದು ಬೋಟನ್ನು ನಾವು ಕಾಣುತ್ತೇವೆ.

ಸ್ಪಷ್ಟವಾಗಿ ಕಾಣುಸ್ತಿದೆ ಇಲ್ಲಿ ಆಕಾಶವನ್ನು ನೀಲಿ ಮತ್ತು ಬಿಳುಪಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ ಗುಡ್ಡಗಳು ಹಿಂದ್ಗಡೆ ಕಾಣಿಸುತ್ತಿವೆ ಅದರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ ಇಲ್ಲಿ ವಿಶಾಲವಾದ ಒಂದು ದೇವಸ್ಥಾನದ--

ಕಾಣಸುತ್ತಿದೆ ಮತ್ತು ಮುಂಭಾಗದಲ್ಲಿ ಒಂದಿಷ್ಟು ಸಾಮಾನುಗಳಿವೆ.

ಎಂದು ಹಾಕಲಾಗಿದೆ ಇದರ ಮುಂದ್ಗಡೆ ಒಂದಿಷ್ಟು ಕಲ್ಲುಗಳನ್ನು ಕೂಡ ನಾವು ಕಾಣಬಹುದಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದಿಷ್ಟು ಅನು ಆ.

ಈ ಒಂದು ಚಿತ್ರದಲ್ಲಿ ಒಂದು ದೇವಸ್ಥಾನವಿದೆ ಇಲ್ಲಿ ಒಬ್ಬ ಮಹಿಳೆ ಇದ್ದಾಳೆ ಮತ್ತು--

ಇಲ್ಲಿ ಒಬ್ಬ ಪುರುಷನು ಒಳಗಡೆ ಹೋಗುತ್ತಿದ್ದಾನೆ ಮತ್ತು ಇಲ್ಲಿ ಒಂದು--

ಇಲ್ಲಿ ಒಂದಿಷ್ಟು ಕಿಟಕಿಗಳಿ ಕಾಣುತ್ತಿವೆ ಮತ್ತು ಮುಂಭಾಗದಲ್ಲಿ ಒಂದಿಷ್ಟು--

ಕಲ್ಲಿನ ಕಡಿಗಳು ಕೂಡ ಕಾಣಿಸುತ್ತಿವೆ ಇಲ್ಲಿ ದೊಡ್ಡ ದೊಡ್ಡದಾದ ಮರಗಳಿವೆ ಮೇಲುಗಡೆ ಒಂದಿಷ್ಟು ರೂಮುಗಳು ಕಿಟಕಿಗಳು ಮುಚ್ಚಿವೆ.

ತಲೆಗೆ ಟವೆಲ್ ಸುತ್ತಿದ್ದಾನೆ ಮತ್ತು ಇಲ್ಲಿ ಒಂದಿಷ್ಟು ಮೀನುಗಳನ್ನು ಹಿಡಿದುಕೊಂಡಿದ್ದಾನೆ ಮತ್ತು ಒಂದು ಬುಟ್ಟಿಯಲ್ಲಿ ಮೀನುಗಳನ್ನು ಹಾಕಿದ್ದಾನೆ ಒಂದಿಷ್ಟು ಕೆಲ ವ್ಯಕ್ತಿಗಳು ಅದನ್ನು ನೋಡುತ್ತಿದ್ದಾರೆ ಮತ್ತು--

ಈ ಮೀನಿನ ಕೆಳಗಡೆ ಒಂದು ಕೆಂಪದಾದ ಅರವಿ ಇದೆ ಇದರಲ್ಲಿ ಒಂದಿಷ್ಟು ಬಿಳಿ ಮೀನುಗಳಿವೆ.

ಒಂದಿಷ್ಟು ನೀರ್ ಕಾಣಿಸುತ್ತಿದೆ ಇಲ್ಲಿ ಒಂದು ಚಡಿಗಳನ್ನು ಹಾಕಲಾಗಿದೆ.